ಈ ಚಿತ್ರವು ಒಂದು ಸ್ಕೂಲಿನ ಚಿತ್ರವಾಗಿದೆ.

ಈ ಚಿತ್ರದಲ್ಲಿ ಸ್ವಲ್ಪ ಮಕ್ಕಳು ನಿಂತುಕೊಂಡು ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ಮಸೀದ್ ಅನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಲಿಮಿಟೆಡ್ ಅನ್ನು ತೋರಿಸಲಾಗಿದೆ.

ಈ ಚಿತ್ರವು ಜನಸಾಮಾನ್ಯರು ಬರುವ ಸ್ಥಳವನ್ನು ತೋರಿಸುತ್ತದೆ.

ಇಲ್ಲಿ ಸುಸ್ವಾಗತ ಮಾಡುವ ಡೆಸ್ಕ್ ಸಮಾಧಾನಕ ಆಸನಗಳು ಮಾಹಿತಿ ಬೋರ್ಡ್ ಗಳು ಕಾಣಬಹುದು.

ಇದು ಒಂದು ವ್ಯಾಯಾಮ ಮಾಡುವ ಪ್ರದೇಶವಾಗಿದೆ.

ಈ ಚಿತ್ರದಲ್ಲಿ ಒಂದು ವಾಣಿಜ್ಯ ಗದ್ದಿಗೆ ಮತ್ತು ಅದರ ಸುತ್ತ ಮುತ್ತಲಿನ ರಸ್ತೆಯನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಪ್ರಸಾರಂಗ ಎಂಬ ಪಬ್ಲಿಕೇಷನ್ ನನ್ನು ಕಾಣಬಹುದು.

ಉದ್ಯಾನವನದ ಮದ್ಯದಲ್ಲಿ ಒಂದು ಹಳೆಯ ತುಂಡನ್ನು ಇಡಲಾಗಿದೆ.

ಗೇಟಿನ ಮುಂದೆ ಹೂಗಳ ಮಾರಾಟಗಾರರು ತಮ್ಮ ಹೂಗಳ ಕುಂಡಿಗಳನ್ನು ಪ್ರದರ್ಶಿಸುತ್ತಿದ್ದಾರೆ.

ಈ ಚಿತ್ರವು ಒಂದು ಉದ್ಯೋಗಿಕ ಪ್ರದೇಶವನ್ನು ತೋರಿಸಲಾಗಿದೆ.

ಟೇಬಲ್ಲಿನ ಮೇಲೆ ಕಾಫಿ ಮತ್ತು ವಾಟರ್ ಬಾಟಲ್ ಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಎಸ್_ಬಿ_ಐ ಬ್ಯಾಂಕನ್ನು ಕಾಣಬಹುದು.

ಬ್ಯಾಂಕಿನ ಮುಂದೆ ಕೆಲವು ಜನರು ನಿಂತಿರುವುದನ್ನು ಕಾಣಬಹುದು.

ಸಭಾಂಗಣದ ಮೇಲೆ ಹಿರಿಯರು ನಿಂತು ಉದ್ದೇಶವನ್ನು ಕೊಡುತ್ತಿರುವುದನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಸಮೀಪದ ಚಟುವಟಿಕೆಗಳನ್ನು ಕಂಡುಬರುತ್ತದೆ.

ಮೀನನ್ನು ಕತ್ತರಿಸಲು ಚಾಕು ಮತ್ತು ಮರದ ತುಂಡುಗಳನ್ನು ಬಳಸಲಾಗಿದೆ.

ಹೋಟೆಲ್ ಮತ್ತು ಪೋಸ್ಟ್ ಆಫೀಸ್ ಒಂದೇ ಬಿಲ್ಡಿಂಗ್ನಲ್ಲಿ ಇರುವುದು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ಅಂಗಡಿಯನ್ನು ತೋರಿಸಲಾಗಿದೆ.

ಸ್ಪೀಕರ್ ಗಳ ಮೇಲೆ ಲೈಟುಗಳನ್ನು ಅಳವಡಿಸಲಾಗಿದೆ.

ಗ್ರಾಹಕರಿಗಾಗಿ ಹಲವಾರು ಕೌಂಟರ್ ಗಳನ್ನು ಇಟ್ಟಿರುವುದು ಕಾಣಬಹುದು.

ಇದರಲ್ಲಿ ಹಲವಾರು ಪ್ರಕಾರದ ಪುಸ್ತಕಗಳು ಪತ್ರಿಕೆಗಳು ಹೊಂದಿರುವ ಅಲಮಾರುಗಳನ್ನು ಕಾಣಬಹುದು.

ಮಹಾದ್ವಾರದ ಮೇಲೆ ಮೂರು ದೇವರುಗಳನ್ನು ಪ್ರದರ್ಶಿಸಲಾಗಿದೆ.